ಇದು ಇಲ್ಲಿ drawing ಸ್ವರ್ಧೆ ಉಂಟು.

Mangalore ಅಲ್ಲಿ ಕಾಣಬೇಕು ನಾನ್ ಕಳಿಸ್ತೇನೆ ನಿನ್ಗೆ ಎಲ್ಲಿ ಅಂತ. ಹಾ ಹಾ okay okay ಕಳಿಸು. ಹಾ ನೋಡುವ ನೋಡುವ ಕಳಿಸು first ಬಂದ್ರೆ ನಿಂಗೆ party ಕೊಡುವಾ

ಆಯ್ತಾಯ್ತಾ. ಹ್ಮ್. ಹಾಗೆಲ್ಲಾ ಕಥೆ.

ನನ್ನದೆಂತದ ಇದೆ ಆಯ್ತು time ಸಿಗುವಾಗ ಹೋಗಿ mobile ಇಡ್ಕೊಂಡು ಏನಾದ್ರು shoot ಮಾಡ್ತಾ ಇರ್ತೇನೆ ಇಲ್ಲ drawing ಮಾಡುದು ಇಲ್ಲ work ಇದೆ ಆಯ್ತು.

ಬೆಳೆಸಬೇಕು ಕೆಲವೆಲ್ಲ ಹವ್ಯಾಸ ಬೆಳೆಸಬೇಕು ಅಂತ ಎನಿಸುದು. ನಾವೆಲ್ಲಾ ಸಣ್ಣದಿರುವಾಗ ಎಲ್ಲ ಎಂತಾ ಮಾರ್ರೆ ಎಂತೆಲ್ಲ ಇತ್ತು stamp collect ಮಾಡ್ತಿದ್ವಿ note collect ಮಾಡಿರ್ತಿದ್ವಿ. ಹೌದು ತುಂಬ ಕಷ್ಟ ಈಗ ಹೌದು ಈಗಿನ ಕಾಲ ಇದೆಲ್ಲ ಸರಿ ಇಲ್ಲ ಈಗ full mobile ಅಲ್ಲೇ ಇರುದು. ಆದ್ರು ನಾವೊಂದು ಇದು ಮಾಡ್ಬೇಕಾ ಇನ್ನು next ಬರುವಾ ಯಾವುದು next ಪೀಳಿಗೆಗೆ ನಾವು ಹೇಳಿ ಕೊಡ್ಬೇಕು ಮಾರೆ ಇಂತಿಂತ ಹವ್ಯಾಸಗಳು ನಮ್ಮ ಕಾಲದಲ್ಲಿ ಸ ಮುಂದುವರಿಸಬೇಕಾ ಇಲ್ಲದ್ರೆ ಮರ್ತೆ ಹೋಗ್ತದಾ. ಕಷ್ಟ, ಹೌದು ಎಂತಾದ್ರೂ ಮಾಡ್ಬೇಕು ಇದಕ್ಕೆ. Hey okay ನಾನು ಮತ್ತೆ ಮಾಡ್ತೀನಿ ಒಂದು ಚೂರು busy ಇದ್ದೇನಾ ಅದು drawing ದು ಹುಡುಕ್ತಿದ್ದೀನಿ ಆಯ್ತಾ.

ಏನ್ರೀ ಏನ್ ಅಡ್ಗಿ ಮಾಡಿದ್ರೀ ಇವತ್ತ ಊಟಾ ಅದೂ ಆತ್ ಇಲ್ರೀ.

ಇನ್ನ ಇಲ್ ನೋಡ್ರಿ ಮಾಡ್ಬೇಕ್ರೀ ಇವಾಗ.

ಯಾಕ್ರಿ late ಆಯ್ತಅಲ್ರೀ .

ಹೌದ್ late ಆತ್ರೀ ಸಲ್ಪ ಹೊರಗ್ ಹೋಗಿದ್ವಿ ರೀ ನಾವು.

ಹೊರಗ್ ಹೋಗಿದ್ವಿರೀ Ramzan ಬೇರೆ ಇತ್ತಲ್ರಿ shopping ಮಾಡಾಕ್ ಅಂತ್ ಹೋಗಿದ್ವಿ ರೀ ಹಂಗ.

ಅಡ್ಗಿ ರೀ ಅದ ರೀ ಅನ್ನ ಮಾಡಿದ್ವೀ ರೀ ರೊಟ್ಟೀ ರೀ ನಮ್ ಕಡೆ ರೊಟ್ಟೀ ಮಾಡ್ತೇವ್ ರೀ ನಾವ.

ಮತ್ತ ಬದ್ನಿ ಎಣ್ಣೆಗಾಯಿ ಪಲ್ಲೇ ಮಾಡಿದ್ವೀ ರೀ ಕಾಳ ಹಸಿ ಚಟ್ನಿ ಮೊಸ್ರ ಮಾಡಿದ್ವಿ ರೀ.

ಹೌದ್ರಿ ಹಾ. ಇಲ್ಲಾ ಎಣ್ಣೆಗಾಯಿ ಗ ರೊಟ್ಟೀನ ಬೇಷ್ ಬಿಡ್ರಿ.

ಹಾ ರೀ ಅದ್ರ ಖಾರ್ ಖಾರ ಹಾಕಿ ಹಸೆ ಎಣ್ಣಿ ಹಾಕಿ ರುಬ್ಬಿ ಮಾಡಿದ್ವಿ ರೀ ಮಸ್ತ್ ಆಗೀತ್. ಹಾ ಹಾ ಇಲ್ಲಿಲ್ಲ ಯಣ್ಗಾಯ್ ಮಾಡಿದ್ರ ರೊಟ್ಟೀ ಬೇಕ ಬೇಕ. ರೊಟ್ಟೀ ಕಾಳ್ ಪಲ್ಲೇ, ಚಟ್ನಿ ಮಸ್ರಾ ಇತ್ತಂದ್ರ ಬಾಳ್ ಚೊಲೋ ಆಕೆತಿ.

ಹಾ ರೀ ಅದಕ್ಕ ರೀ ನಾವು ಮತ್ತ ಬಿಸ್ಲಾಗ್ ಚಪಾತಿ ಚೊಲೋ ಆಗಂಗಿಲ್ಲ ಬಿಡಂಗಿಲ್ಲ ತಿನ್ನಾಕ್ ನಮ್ಗ.

ಹಾ ಈ ಬ್ಯಾಸ್ಗ್ಯಾಗ ಚಪಾತಿ ಹಿಡ್ಸಂಗಿಲ್ ಬಿಡ್ರಿ.

ಯ~ ಇಷ್ಟ ಾ ಆಗಂಗಿಲ್ರಿ ಅದ ಬ್ಯಾಸ್ಗ್ಯಾಗ heat ಬಾಳ . ಅದ್ರಾಗ ಹಾ ಹೌದ್ರಿ ಇದ್ ಜ್ವಾಳದ್ ಹಿಟ್ಟಿಂದ ಹಾ ರೊಟ್ಟೀ ಅಂದ್ರ ಒನ್ಸಲ್ಪ್ ಬೇಷ್. ಬೇಷ್ ರೀ ಈ ಬ್ಯಾಸ್ಗೀಗೂ ಚೊಲೋ ರೀ ಅದ್. ಹ್ಮ್ ಬ್ಯಾಸ್ಗೀಗು ಚಲೋ .

ನಮ್ದ ಇವತ್ತ ಅನ್ನ ಸಾರು ಮಾಡಿದ್ವೀ ನೋಡ್ರಿ ಅನ್ನ ಸಾರು ಬದ್ನಿಕಾಯಿ ಪಲ್ಲೇ. ನೀವೂ ಬಾದ್ನೀಕಾಯ್ ಪಲ್ಲೇನ ಮಾಡಿರ್ ಏನ.

ಹಾ ಪಲ್ಲೇ ಮಾಡ್ಯಾರಿ ಯಣಗಾಯಿ ಅಲ್ರೀ ಹಂಗ ಹೆಚ್ಚಿ. ಹಂಗ ಹೆಚ್ಚಿ ಹಂಗ ಮಾಡವ್ ಹಾ ರೀ. ಹಾ ಹಾ ಮಡ್ಕಿ ಕಾಳ್ ಇತ್ತಾ ಕಾಳ್ ಹಾ.

ಒಂದ ಕೆಂಪ್ ಕಾರದ್ದ್ ಒಂದ್ ಹಸಿ ಕಾರದ್ದ್ ಮಾಡಿದ್ವಿ. ಹ್ಮ್ ಅವೇರ್ಡು ಬೇಕ ಬೇಕ ನಮ್ಮ್ ಹುಬ್ಳಿ ಕಡೆ ಅಂದ್ರ.

ಹೌದ್ರೀ ನಮ್ದು ಊರು ಹುಬ್ಳಿ ರೀ ನಾವ್.

ಹುಬ್ಳಿಲ್ಯಾಗ್ರೀ ಅಲ್ಲೇ ಉಣ್ ಕಲ್ ಕ್ರಾಸ್ ಅಂತ್ ಐತ್ರಿ ನಮ್ ಮನಿ ಲಿಂಗರಾಜ್ ನಗ್ರಾ ಒಳ್ಗ.

ಹಾ ಅ ಕಡೆಯೋರ್ಗ ಎಲ್ಲಾ ನಮ್ . ಹುಬ್ಲ್ಯಾಗ ಇದ್ ಗೀರ್ಮಿಟ್ ಭಾಳ famous ಅಲ್ರೀ ಅದ.

ಇಲ್ಲಿಗತೆ ರಾಗಿ ಮುದ್ದಿ ಅವೆಲ್ಲ ಯಾರ್ ತಿನ್ನಂಗಿನ ಇಲ್ರೀ ನಮ್ ಊರಾಗ.

ಹಾ ಏ ಚೊಲೋ ಬಿಡ್ರಿ ಅವ.

ನಮ್ ಊರ್ side ಎಲ್ಲಾರೂ ನೆನ್ಸ್ತಾರ ಏನ್ ಮಾಡ್ಯಾರ ಇಲ್ ಬರೆ ಅನ್ನಾ ಮಾಡ್ತಾರ್ ಪಲಾವ್ ಅನ್ನಾ, vangibath ಅವೆಲ್ಲ ನಮ್ಗ್ ಸೇರಂಗೀಲ್ ಬಿಡ್ರಿ.

ಬರ್ತೇತಿ ನಾವೆಲ್ಲಇಲ್ಲೇ ಮತ್ ಈ ಕಡೆ ಅದೇವಂದ್ರ ನಾವು ಉತ್ತರ್ ಕರ್ನಾಟಕದ್ ಮಾಡ್ಕೊಂ ತಿಂತಿವ್ ರೀ. ಇಲ್ಲಿ ಗತೆ ರಾಗೀ ಮುದ್ದೆ ಅವೆಲ್ಲ ಹಿಡ್ಸಂಗಿಲ್ ರೀ ನಮ್ಗ.

ಅದೂ ಚೊಲೋನ ಬಿಡ್ರಿ ಆರೋಗ್ಯಕ್ ಒಳ್ಳೇದ ರಾಗೀ ಮುದ್ದಿ. ಈಗೇನ್ ಬಿಡ್ರಿ ಈಗ ಎಲ್ಲಾ food ಎನಾಗ್ಬಿಟ್ಟೆತಿ ರಾಸಾಯನಿಕ ಸೇರ್ಕೊಂಡ ಹಾ ಬರೇ pizza bread biscuit ಅದ್ರ ಮ್ಯಾಲೇ ಬದ್ಕೊಂಗ ಆಗ್ಬಿಟ್ಟೇತಿ.

ಹಂಗ ಆಗೇತಾ ಈಗ್ ಹುಡ್ಗೂರ್ ಬರೆ ಅವ ಬೇಕಂತ್ ಹಿಂತಾವೆಲ್ಲ ರೊಟ್ಟೀ ಗಿಟ್ಟಿ ಇಳ್ಯಾಗಿಲ್ಲ ಅವ್ರ ಗಂಟ್ಲನ್ಯಾಗ.

ಹಾ ಅದರೀ ಅದ ಆರೋಗ್ಯಕ್ಕೆ ಯಾವ್ದ್ ಒಳ್ಳೇದ ಅದ ಬ್ಯಾಡಾಗಿರ್ತೇತ್ ಅವ್ರ್ಗ್ ಆರೋಗ್ಯಕ್ಕ ಯಾವ್ದ್ ಕೆಟ್ಟದ್ ಇರ್ತೇತಲ್ಲ ಅದ್ನ ಮದ್ಲ ತಿಂತೀನಿ.

ಹ್ಮ್ ನ್ ರೀ ಅದ್ಕ್ ನಾ ಏನ್ ಮಾಡ್ತೇನಿ ಎಲ್ಲಾ ತರ್ಕಾರಿ ಹಾಕಿ ಪಲ್ಲೇ ಮಾಡ್ದಾಂಗ ಮಾಡಿ ಅದನ್ನ ಚಪಾತಿ ಹಿಟ್ ಒಳ್ಗ ತುಂಬಿ ಕೊಟ್ pizza ಮಾಡ್ಕೋಟಂಗ್ ಕೊಡ್ತೇನ್ ನೋಡ್ರಿ . ಹೇ ಹೌದ್ ಬಿಡ್ರಿ ಹಂಗ ಬೇಷ್ ಅಕ್ಕಡೆ. Carrot beans onion ಅವೆಲ್ಲಾ ಹಾಕ್ತೇನರೀ ಹಾಕಿ ಬೇಷಂಗ್ ಕುದ್ಸಿ. ಹಾ ಏ ನಾವು ಇನ್ನೋಂದ ಸರಾ ಹಂಗ ಮಾಡ್ತಿವ್ ರೀ. ಅಡ್ಗ್ಯಾಗ ಈ ಹುಡ್ಗೂರ. ಪಾಲಕ್ ಅದ ತಿನಂಗಿಲ್ ಅಲ ಪಲ್ಲೇ. ಪಾಲಕ್ ಸೊಪ್ಪಿನ್ ಸಾರ ಪಾಲಕ್ ಸೊಪ್ಪಿನ್ದ್ ಅನ್ನ ಹಿಂಗೇನರ ಮಾಡ್ ಹಾಕ್ ಬಿಡುದ್ ಒಟ್ಟ.

ಈ ಕಡೆ ನಮ್ ಕಡೆ ಎಲ್ಲಾ ಮಾಡ್ತಾರಿ ಪಾಲಕ್ ಹುಲ್ಚಿಕ್ಕ ಅಂತ್ ಹಾಕಿ ಮಾಡ್ತಾರ ಆದ್ರ ಈ ಕಡೆ ಹುಲ್ಚಿಕ್ಕ ಅಂದ್ರ ಏನ್ ಅಂತಾರ್ ಗೊತ್ತಿಲ್ನಮ್ಗು. ಹೂ ಏ ಹುಲ್ಚಿಕ್ಕ ಅದೂ ಚೊಲೋ ಬರ್ತೇತ್ ರೀ ಹುಳಿ ಹುಳಿ ಇರ್ತೇತ್ಯಾ ಸೊಪ್ಪು ಸಾರು.

ಹಾ ಹ ಹಾ ಇದ್ ನಮ್ ಬಸಳಿ ಬರ್ತೇತ್ ಅಲ್ರೀ ಬಸ್ಳಿ ಸೊಪ್ ಕೇಳಿರ್ಯಾನ?

ಹಾ ಬಸಳಿ ಸೊಪ್ಪಿನ್ ತಾರಾನ ಬರ್ತೇತ್ ರೀ ಅದು. ಹೌದ್ ಹೌದ್ ಹೌದ್ರಿ. ತಿನ್ನಾಕ್ ಏನ್ ಬಿಡ್ರಿ ಬಾಳ್ variety ಅದಾವ್ ಮಾಡಾಕ ನೋಡ್ರಿ. ಹ್ಮ್ ಅಯ್ಯೋ ಮಾಡಕ ಎನ್ ಗ~ ಇದನ್ ಇಲ್ರೀ ಮಾಡ್ಬೋದ ತಿನ್ನೋರ್ ಗಟ್ ಇರ್ಬೇಕ್ ಅಷ್ಟ ಅದ್ ಬ್ಯಾಡ ಇದ ಬೇಕ ಹಂಗ್ ಆರಸ್ಕೊಂತ್ ತಿಂದ್ರ ಮತ್ ಅದೆಲ್ ಹತ್ಬೇಕ್ರೀ ಅದ. ಹೊರಗಿನ್ junk food ಇಷ್ಟ ಪಡ್ತಾನ್ ನೋಡ್ ಮನ್ಯಾಗಿಂದ್ ಎನ್ ಇಷ್ಟ ಪಡಂಗಿಲ್ ರೀ ಅವ್ರು. ಹ್ಮ್.

Okay bye.

Hai ಕೀರ್ತಿ. ನಾನ್ ಆರಾಮ್ ನೀವ್ ಹೇಗಿದ್ದೀರಾ? ಹಾ ನಾನು ಕೂಡ ಅರಾಮ್. ಏನ್ ತುಂಬಾ ದಿನ ಆಯ್ತು ಸುದ್ದಿಯಿಲ್ಲ?

Hello . ಹ. .

ಹಾ, ಏನ್ ತುಂಬಾ ದಿನ ಆಯ್ತು ಸುದ್ದಿಯಿಲ್ಲ?

ಆ ಮಾಡಬೇಕು ಅಂತ ಅನ್ಕೊಂಡಿದ್ದು, ಮತ್ತೆ busy ಯಾದೆ ಸ್ವಲ್ಪ ಮಾಡ್ಲಿಕ್ಕಾಗಿಲ್ಲ. ಹೌದಾ ಹಾ ಹಾ. ಹಾ. ಎಲ್ಲಿಗಾದ್ರೂ ಮತ್ತೆ ಪ್ರವಾಸಕ್ಕೆ. .

ಹಾ ಅದೇ ನವರಾತ್ರಿ time ಅಲ್ಲಿ ದಸ್ರಕೋಗಿದ್ದೆ ಮೈಸೂರಲ್ಲಿ.

ಹಾ ಹೌದು. . ನೀವೇಲ್ಲಾದ್ರೂ ಹೋಗಿದ್ರಾ? ಹಾ ನಾ ಹೋಗಿದ್ದೆ ಮಡಿಕೇರಿಗೋಗಿದ್ದೆ. ಹಾ ಮೈಸೂರಲ್ಲಿ ಇವತ್ತು ಎಂತ ವಿಶೇಷ ಇತ್ತು?

ವಿಶೇಷ ಅದು ಪುನೀತ್ ರಾಜ್ ಕುಮಾರದೊಂದು. ಹೂವಲೆಲ್ಲ ಮಾಡಿದ್ದು ಪ್ರತಿಮೆ ಎಲ್ಲಾ, ಹಾಗೆ. ಮತ್ತೆ ವಸ್ತು ಪ್ರದರ್ಶನ ಎಲ್ಲ ಇತ್ತು. ಸ್ವಲ್ಪ ಗಮ್ಮತ್ತಾಗೆ ಇತ್ತು ಎರಡು ವರ್ಷಾಯೆಲ್ಲ ಕೋರೋನ ಅಂತ ಮಾಡಿರ್ಲಿಲ್ಲ ಅಲ್ಲ ಹಾಗೆ. ಹಾ. ಹಾ. ಮತ್ತೆ ಇದು ಇರ್ಲಿಲ್ವಾ ಫಲ ಪುಷ್ಪ ಪ್ರದರ್ಶನ ಎಲ್ಲಾ?

ಹೌದಾ? ಅದೆಲ್ಲ ನೋಡ್ಲಿಕ್ಕೆ ಚಂದ ಅಲ್ಲಾ?

ಹಾ ಹೌದು ಹಾಗೆ rush ಕೂಡ ಇರ್ತದೆ.

ಆದ್ರೂ ನೋಡ್ಲಿಕ್ಕೆ ಚಂದಾಗ್ತದೆ, ಹೌದು. ಬಣ್ಣ ಬಣ್ಣದು ಹೂವೆಲ್ಲ ನೋಡುದೆ ಒಂದು ಖುಷಿ ಅಲ್ವಾ?

ಹಾ ನಾನ್ ಮೊನ್ನೆಯಷ್ಟೇ ಮಡಿಕೇರಿಗೆ ಹೋಗಿ ಬಂದೆ. ಮಡಿಕೇರಿ ಮತ್ತೆ ಭಾಗಮಂಡಲಕ್ಕೆ ಹೋಗಿದ್ದೆ.

ಹಾ ಅಂದ್ರೆ ನಾವ್ ಮಡಿಕೇರಿಗಾದ್ರೆ ಶಾಲಾ ಪ್ರವಾಸದಲ್ಲೆಲ್ಲ ಹೋಗ್ತಿದ್ವಿ ಅಲಾ.

ಭಾಗಮಂಡಲ ಒಂದು ನೋಡುದು ಉಳಿದಿತ್ತು, ಅದು ಈ ಸರಿ ಈಡೇರಿತು.

ಹೌದು ಹ್ಮ್ ಅಹ್ ಮಡಿಕೇರಿಯಲ್ಲಿ ಅಂದ್ರೆ ನಾವೊಂದು ಎರಡು ಮೂರು place ಗೆ ಮಾತ್ರ ಹೋದದ್ದು. ಎಂತ golden temple ಹೋಗಿದ್ವಿ ಮತ್ತೊಂದು ಅದು ಅರ್ಬಿ ಜಲಪಾತ ಉಂಟಲ್ಲ. ಹಾ. ಅಲ್ಲಿಗೆ ಹೋಗಿದ್ವಿ. ಮತ್ತೊಂದು ಇನ್ನೊಂದ ಎರಡ place ಗೆ ಹೋಗಿದ್ದೆ. . ಆದ್ರೆ ನಾವು ಹ್ಮ್ ನಿಜವಾಗಿ ಹೋಗ್ಬೇಕು ಅಂತ ಹೋರಟಿದ್ದು ಭಾಗಮಂಡಲಕ್ಕೆ ಅಂದ್ರೆ ಅದನ್ನು ನಾನು ನೋಡಿರ್ಲಿಲ್ಲ ಹಾಗಾಗಿ ಹೋಗ್ಬೇಕಂತ ಅಹ್ ಅಲ್ಲಿಗೆ first ಹೋದದ್ದು ಬೆಳಿಗ್ಗೆ. ಮತ್ತೆ ವಾಪಸ್ಸು ಬರುವಾಗ ಅಲ್ಲಿ ಅಂದ್ರೆ ಇದು ಗಂಗಾ ನದಿದು ಉದ್ಭವ ಸ್ಥಳ ಅದು.

ಹಾಗೆ, ಅಲ್ಲಿಯಂತೂ ಒಂದು ಎರಡು place ಉಂಟು ನೋಡ್ಲಿಕ್ಕೆ ಒಂದೇ ಅಲ್ಲ. ಒಂದೆರಡು ಮೂರು ಉಂಟು ಅಲ್ಲಿಸಾ ಹಾಗೆ ಮತ್ತೆ ವಾಪಾಸ್ ಬರ್ತಾ ಇದು ಮಡಿಕೇರಿ ನೋಡ್ಕೊಂಡು ಬಂದದ್ದು.

ಹೌದು. ಮತ್ತೆ ಅಹ್ ಈಗ ಎಂತ ಪ್ರವಾಸ ಹೋಗುದಕ್ಕೆಲ್ಲ ಲೆಕ್ಕ ಇಲ್ಲ ಅಲಾ. ಹೋಗ್ಲೇಬೇಕಾಗತ್ತದೆ.

ನೋಡೋ place ಎಲ್ಲ ಸುಮಾರ್ ಇರ್ತದೆ. ಹಾ ಹೌದು. ಮತ್ತೆ ಈಗ ಧರ್ಮಸ್ಥಳದಲ್ಲಿ ದೀಪೋತ್ಸವ ಉಂಟಲ್ಲ ಹೋಗ್ಲಿಲ್ವಾ ನೀವು?

ಇಲ್ಲ ನಾವ್ ಇವತ್ತಾದ್ರೆ ಹೋಗ್ಬೇಕಂತ ಅಂದ್ಕೊಂಡೆ. ಇವತ್ತು ದೀಪೋತ್ಸವ ಇಲ್ಲಾ ಅಲಾ? ಆದ್ರೆ ಇವತ್ತು ಸಂಜೆ ಹೋಗ್ಬೇಕಂತ ಅಂದ್ಕೊಂಡೆ ನೋಡ್ಬೇಕು ಮಗ ಶಾಲೆಯಿಂದ ಬಂದ್ಮೇಲೆ ಹೇಗೆ ಆಗ್ತದೆ ಅಂತ.